ಇದನ್ನು ಪಾರ್ಕಿಂಗ್ ಮಳೆ ಬಂದಂಗೆ ಕಾಣ್ತದ ಮತ್ತೆ ನಿಂತಿರೋ ಗಾಡಿ ಐತೆ ಒಂದು ಇದು ಎಲ್ಲಿರುವದು ಅಂದ್ರೆ ಸ್ಟೇಷನ್ ಹ್ಯಾಂಗ ಕಣ್ಣತುದ.

ಇಲ್ಲಿ ಕುತಾರ ಇವ್ರ್ನಾ ನೋಡಿದ್ರೆ ಒಂಥರಾ ಮನಸ್ಸಿಗೆ ಆಕರ್ಷಣೆ ಆಗ್ತದ ಸಂತೋಷ ಸಿಹಿ ಸುದ್ದಿ ಎಲ್ಲರೂ ತರ ಕಾಣ್ತದೆ.

ಇದು ನಂದಿ ಬಸವಣ್ಣ ಅಗದಿ ಸ್ಮಾರ್ಟ್ ನಂದಿ ಕೊಳಗ ಇದು ಹಾಕ್ಯಾರೇ ಗೆಜ್ಜಿ ಆಯ್ತು ಮಾ ಮುಗದಾನಿ ಹಾಕ್ಯಾರ್.

ಹೂ ಇದು ಒಂದ್ ದೊಡ್ಡ್ ಕ್ರೀಡಾಂಗಣ ಅದಾ ಕ್ರಿಕೆಟ್ ಅಡ್ಲತಾರ್ ಕೆಲವೊಂದು ಮಂದಿ ಅಲ್ಲೆ ಕೂತರ ಕೆಲವೊಂದು ಮಂದಿ ಆಡಲಕತರ ಕೆಲವೊಂದು ನೋಡಲ್ತಾರ್.

ಇದ್ ಏನೋ ಒಂದ್ ಗುಡಿ ಅದೆ ಬಹುಶ ಇದು ಬೂತ್ ಮಲ ಕೇರಿ ಒಳಗ್ ಒಂದ್ದೊಡ್ಡ್ ಗುಡಿ ಅದ ಅದ್ರ್ ಗುಡಿಗ್ ಅಷ್ಟ್ ಗುಡಿ ಸಣ್ಣದು ಅದ್ರನು.

ಇದು ಬಹುಶ ಇದು ದರ್ಬಾರ್ ಕಾಲೇಜ್ ಇದ್ರೂ ಇರಬಹುದು ಒಳಗ ಬೋರ್ಡ್ ಮಾತ್ರ ದೊಡ್ಡದ್ ಹಾಕ್ಯಾರ ಅಲ್ಲಿ ಹೋಗ್ಬೇಕು ಯಾರು ಒಬ್ರು ಕಾಣಲ್ ಆಗ್ಯಾರ.

ನೋಡಿದರೆ ಒಂತರ ನಮಗೆ ಮನಸ್ಸಿಗೆ ಶಾಂತಿ ಸಂತೋಷ ದುಃಖ ಜೀವನ ಬುದ್ಧ ಅಂದ್ರ ಬುಧ ಎಲ್ಲವನ್ನು ಗೆದ್ದವನು ಎಂದರ್ಥ ಬುದ್ಧನಿಂದ --

ಎಲ್ಲ ದಾವಾಖಾನೆಗ್ ಹೋಯಿತೀನಿ ಬರ್ರಿ ನೀವ. ಕೇಂದ್ರೀಯ ವಿಶ್ವ ವಿದ್ಯಾಲಯ ವಿಜಯಪುರ ಕೇಂದ್ರೀಯ ವಿಶ್ವ ವಿದ್ಯಾಲಯ ವಿಜಯಪುರ ಇಂಗ್ಲಿಷ್ ಅಂಡ್ ಹಿಂದಿ ಬೋರ್ಡ್ ಲ್ಯಾಂಗ್ವೇಜ್ ಐಸ್ ಟೂ ಲ್ಯಾಂಗ್ವೇಜ್ --

ಕಣ್ಣು ನೋಡ್ತಿ ಎಲ್ಲಿ ನೋಡ್ತಿ ಬರೇ ನೀರೆ ನೀರ್ ಕಾಣುತವ ಒಂದು ಬರೇ ಬಿಚ್ಚಿ ನೀರ್ ಹಲೀಮಟ್ಟಿ ಡ್ಯಾಮ್ ನೋಡ್ಲಿಕ್ಕ್ ಹೋದೆವು ಅಂದ್ರ ಈ ಕಡೆ ಬರಂಗೆ ಅನ್ಸಲ್ಲ ನಮಗೆ.--

ಇದೊಂದು ದೊಡ್ಡ ಆಲದ ಮರ ಕಣ್ಲ್ಯಾಕ್ಹತ್ತದ ಅಲ್ಲಿ ದೊಡ್ಡ್ ದೊಡ್ಡ್ ಮಂದಿ ನಂತರ ಅದರ ದೊಡ್ಡ ಗಾರ್ಡನ್ ಅದ ಗಾರ್ಡನ್ ಸುತ್ತ ಮಂದಿ ಯಾರು ಕಾಣಲಾಗ್ಯರ.